ಈ ಚಿತ್ರದಲ್ಲಿ ಏನಪಾ ಒಂದು ಗೌತಮ ಬುದ್ದನ ಒಂದು ದೇವಾಲಯ ತರ ಕಣ್ಬೋದು.

ಸಖತ್ ಆಗಿ ಡಿಸೈನ್ ಮಾಡಿದರೆ ಮುಂದ್ಗಡೆ ಎಲ್ಲಾ ಐಟಮ್ಸ ಗಳು ಇಟ್ಟಿದ್ದಾರೆ.

ಆ ಲೈಟಿಂಗ್ ಸಿಸ್ಟಮ್ ಇದೆ ಎರಡು.

ಸೆಂಟ್ರಲ್ ಹುಡುಗಿ ಮೇಲಕ್ಕೆ ಕೈ ಹಿಡಿದು ನಿಟ್ಕೊಂಡಿದೆ.

ಇಲ್ಲೇನಪ್ಪ ಅಂದ್ರೇ ಸೂರ್ಯನು ಆ ಮುಚ್ಕೊಂಡಿದಾನೆ ಮೋಡ ಮುಚ್ಚಿದೆ ಸೂರ್ಯನನ್ನು--

ಮತ್ತೇನಪ್ಪಾ ಅಂದ್ರೆ ಒಂದು ಗಿಡ ಇದೆ ಸೆಂಟ್ರಲ್ಲಿ.

ಇಲ್ಲಿ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಗ್ರೀಸ್ ಅಕ್ತಾ ಇದಾನೆ.

ಅ ಮುಂದಗಡೆ ಗಿಡಗಳ ಕಾಣ್ತಾ ಇದಾವೆ.

ಮತ್ತೇನಪ್ಪ ಅಂದ್ರೆ ಮೇಲ ಊಟದ್ ಮೆನು ಗಳು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಏನೆಂದರೆ ನಾವು ನರ್ಸರಿ ಅಂತ ಕರಿಬೋದು ಇದಕ್ಕೆ.

ಗ್ಯಾರ್ ಕಾರನ್ನು ರೆಡಿ ಮಾಡ್ತಕಾಂತಹ ಗ್ಯಾರೆಜು ಮತ್ತು ಫೈರ್ ಬ್ಯಾಂಡ್ ಒದ್ ಕೆಳ್ಗಡೆ ಬಿದ್ದಿದೆ.

ಒಂದು ಕಾರ್ ಡೋರ್ ಓಪನ್ ಆಗಿದೆ ಅದೇ ತರನಾಗಿ ಬೇರೆ ಬೇರೆ ಕಲರ್ಸ್ ಗಾಡಿಗಳು ನಿಂತ್ಕೊಂಡಿದ್ದಾವೆ ಕಾರ್ ಗಳು--

ಏನಪ್ಪಾ ಅಂದ್ರೆ ಒಂದು ಚೇರಿದೆ ವೀಲ್ ಚೇರು.

ಏರ್ ಕೂಲರ್ ಇದೆ ಪ್ಲಗ್ ಗಳು ಚಾರ್ಜರ್ ಗಳಾಗಿರಬಹುದು--

ಈ ನೆಲದ ಮೇಲೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬಿದ್ದಿದ್ದಾವೆ ಅದೇ ತರನಾಗಿ ಸುತ್ತಲು ಗಿಡಗಳಿವೆ.

ಆ ಒಣ ಹೊಟ್ಟುಗಳಿದೆ ಬಂಡಿ ನಿಂದ್ರಿಸಿದಾರೆ.

ಆಫೀಸಲ್ ವರ್ಕ್ ನಡೀತಾ ಇದೆ ಕಂಪ್ಯೂಟರ್ ಮೌಸ್ ಸ್ಟೆಪ್ಲರ್ ಇಟ್ಟಿದ್ದಾರೆ.

ಇಲ್ಲೇನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಶೂಸ್ ಹಾಕೊಂಡ್ ಬ್ಲಾಕ್ ಪ್ಯಾಂಟ್ ಬ್ಲೂ ಕಲರ್ ಬ್ಲೈಸರ್ ಹಾಕೊಂಡು ಫುಲ್ ತೋಳು ಶರ್ಟು ಬಾಯ್ಸ್ ಅಂತ ಬರೆದಿರುವ ಕ್ಯಾಪ್ ಹಾಕಿ ಪೋಸ್ ಕೊಟ್ಕೊಂಡ್ ನಿಂತ್ಕೊಂಡಿದ್ದಾನೆ.

ಆ ಮತ್ತೆ ಆಟೊ ರಿಕ್ಷಾ ಗಳಿದವೆ.

ಮಷೀನ್ ಏನಪ್ಪಾ ಅಂದ್ರೆ ಆಪರೇಟ್ರು ಮಾಡ್ಕೊಳೋತ ಮಷೀನ್ ಇದೆ.

ಮಕ್ಕಳು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಅದೇತರ ಸರ್ ಕೂಡ ಪಿಪಿ ಹಾಕೊಂಡು ಐ_ಡಿ ಕಾರ್ಡ್ ಹಾಕೊಂಡು ಕ್ಯಾಪ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ.

ಕಚೇರಿ ಮುಂದ್ಗಡೆ ಸಾಕಷ್ಟು ಗಾಡಿಗಳು ನಿಂತು ಕೊಂಡಿವೆ ವೆಹಿಕಲ್ಸ್ ಗಳು.

ಅಲ್ಕ ಗ್ರೀನ್ ಕಲರ್ ಬ್ಲಾಕ್ ಕಲರ್ ಎಲ್ಲೋ ಕಲರ್ ಆರೆಂಜ್ ಕಲರ್ ಆ ಮತ್ತು ಬೇರೆಬೇರೆ ಕಲರ್ಸ್ ಬಾಟಲ್ ಜೋಡಿಸಿದ್ದಾರೆ. ಫುಲ್ ಲೈಟಿಂಗ್ಸ್ ಇದೆ.

ಕಾಂಪೌಂಡ್ ತರ ಕಟ್ಟಿದ್ದಾರೆ ಕಲ್ಲುಗಳನ್ನ ನಿರ್ಮಿಸಿದ್ದಾರೆ ಗುಡ್ಡ ಕಾಣ್ತಾ ಇದೆ.

ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಮರಳಿಂದ ಡಸ್ಟ್ ಮಾಡುತ್ತಿದೇವೆ ಹೇಗೆ ಅಂತ ಕಲ್ಲನ್ನು ಪುಡಿ ಮಾಡತಕ್ಕಂತ ಒಂದ ಮಷೀನ್ ಅದ.

ಇಲ್ಲೊಬ್ಬ ಸೈಟ್ ಗಳ ವ್ಯವಸ್ಥೆ ಇದೆ ಸೈಟ್ ಗಳಿಗೆ ಹೋಗೋಕೆ ದಾರಿಗಳು ಒಂದೇ ಒಂದು ತೆಂಗಿನ ಗಿಡ ಕಾಣ್ತಾ ಇದೆ ಸೆಂಟರ್ ಅಲ್ಲಿ.

ಇಲ್ಲೇ ಒಬ್ಬ ಸೈಟ್ಗಳಿಲ್ಲಿ ದಾರಿಗಳಿದಾವೆ ಈ ಸೈಟ್ಗೆ ಹೋಗ್ಬೇಕು ಅಂತ್ ಹೇಳಿ.

ಆ ಸುತ್ಲು ತಗಡಿಂದ ಬರತಿರಕಂತ ಗೇಟ್ ತರ ಹಾಕಿದಾರೆ.

ಆ ಮತ್ತು ರೋಡ್ ಗಳು ಹಾಕಿದ್ದಾರೆ ಕಲ್ಲುಗಳು ಜೋಡಿಸಿದ್ದಾರೆ ಗ್ರಾನೈಟ್ಸ್ ಆಗಿ ನೀಟ್ ಆಕಿ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಬೆಂಕಿ ಹತ್ತಿದಾಗ ಆರ್ಥಕಂತ ಫೈಯರ್ ಬ್ಯಾಂಡ್ಗಳಿದವೆ.

ಒಂದು ಮನೆ ಇದೆ ಚಿಕ್ಕುದ್ ತರ.

ಸ್ ಲೈನ್ ಆಗಿ ಕೂತ್ಕೊಂಡು ಮಹಿಳೆಯರು ಪುರುಷರು ಯೋಗ ಮಾಡ್ತಾ ಇದಾರೆ ಮ್ಯಾಟ್ ಹಾಕೊಂಡು.

ಚಿತ್ರವನ್ನು ಪಾರ್ಕ್ ಅಂತಾನೂ ಕರೀಬಹುದು ಈ ಪಾರ್ಕಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಮೆಟೀರಿಯಲ್ಸ್ ಇಟ್ಟಿದ್ದಾರೆ.

ಒಂದ್ ಮೆಟೀರಿಯಲ್ಸ್ ಕಾಣಿಸ್ತಿದೆ ಜಂಪಿಂಗ್ ಮೆಟೀರಿಯಲ್ಸ್ ಅಂತಾನೆ ಹೇಳಬಹುದು.

ಆ ಮತ್ತೇನಪ್ಪಾ ಅಂದ್ರೆ ರಿಂಗ್ ರಿಂಗ್ ಇದಾವೆ ಎಕ್ಸರ್ಸೈಜ್ ಮಾಡ್ಬೋದು ಗಿಡಗಳಿದವೇ ಸಾಕಷ್ಟು--

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಒಂದು ದೇವಸ್ಥಾನವನ್ನು ನೋಡಬಹುದು.